ಊಟ ಆಯ್ತಾ ನಿಮ್ದು ತುಂಬಾ time ಆಯ್ತಲ್ಲ ನಿಮ್ಹತ್ರ ಮಾತಾಡದೆ?

ಹೌದೌದು, ಅದೇ ನಾನು ಕೂಡ ಅದೇ ಇಲ್ಲಿ ಈಗ ಮಧ್ಯಾಹ್ನದ ಹೊತ್ತಲ್ಲ ಸ್ವಲ್ಪ ಮಲಗ್ತಾ ಇದ್ದೆ, ಅಗಾ ನಿಮ್ದು ನೆನಪಾಯ್ತು

ಸ್ವಲ್ಪ ನಿಮ್ಮತ್ರ ಮಾತಾಡುವ ಅಂತ call ಮಾಡಿದೆ .

ಮಧ್ಯಾಹ್ನ entertainment serials ಏನಾದ್ರೂ ನೋಡ್ಬೋದಲ್ಲ TV ಅಲ್ಲಿ ಸುಮ್ನೆ .

ನಾನ್ ಜಾಸ್ತಿ ಎಂತ ಗೊತ್ತುಂಟಾ ಸಂಜೆ ಹೊತ್ತಲ್ಲಿ ಜಾಸ್ತಿ TV serial ಯೇ ನೋಡುದು. ಒಂದು ಮಧ್ಯಾಹ್ನದ್ ಹೊತ್ತು ನನ್ನ ಮನೆಯವರು ಹೇಳ್ತಾರೆ ಸ್ವಲ್ಪ ಹೊತ್ತು ಮಲಗು ಸಂಜೆ ಅಂತೂ ನೀನು ಹತ್ತು ಗಂಟೆ ತನಕ serial ಎ ನೋಡ್ತಿಯ

ಸ್ವಲ್ಪ ಮಧ್ಯಾಹ್ನ ಆದ್ರೂ rest ಮಾಡು ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ನಾನು ಮಧ್ಯಾಹ್ನ ಎರಡು ಗಂಟೆಯ ಮೇಲೆ ಉಂಟಲ್ಲ serial ಎಲ್ಲ ಬಂದು ಮಾಡಿ ಒಂದು ನಾಕು ಗಂಟೆಯ ತನಕ ಮಲಗುದು.

ಅದುಸ ಒಳ್ಳೆಯದೇ ಆದ್ರೆ ನಮ್ದು ಮನೆಯಲ್ಲಿ ಉಂಟಲ್ಲ ಅದು ಅಮ್ಮ ಪ್ರತಿದಿನ ಇಡ್ತಾರೆ.

Serial ಆಯ್ತಾ ಮಧ್ಯಾಹ್ನ ಈಗ ನಾನು ರಜೆಯಲ್ಲಿ ಇದ್ರೆ ಅವ್ರು serial ಇಟ್ಟಿರ್ತಾರೆ ನಾನು ಮಲಗುದು ಅಂತ ಎನ್ಕೊಳ್ಳುದು ಆದ್ರೆ ಎಂತ ಮಾಡುದು ಅವ್ರು ಎಣಿಸಿಕೊಂಡದ್ದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅಮ್ಮ serial ಇಟ್ಟಿರ್ತಾರೆ, ಅದು ಮತ್ತೆ ಎಂತ ಗೊತ್ತುಂಟಾ ಈ exam ಎಲ್ಲಾ ಬರುವಾಗ ಉಂಟಲ್ಲ.

ತುಂಬಾ interest ಬರುದಾಂತ ಅದನ್ನ ನೋಡ್ವ ನೋಡ್ವ ಅಂತ.

Exam ಗೆ ಓದ್ಬೇಕು ಅಂತ ಅನಿಸುದೇ ಇಲ್ಲಾ ಹಾಗೆ ಇವತ್ತಿಗೆ ಇವತ್ತಿಗೆ college ಅಲ್ಲಿಯೇ ಇದ್ದೇನೆ. ಇಲ್ಲದಿದ್ರೆ ಮನೆಯಲ್ಲಿ ಮದ್ಯಾಹ್ನ ಎಂತ ಮಾಡುದು ಈ ಅಮ್ಮ ಕೆಲವೆಲ್ಲ serial ಎಲ್ಲ ಇಟ್ಟಿರ್ತಾರೆ.

ಆದ್ರೆ ನೋಡ್ಲಿಕ್ಕೆ stories ಎಲ್ಲಾ ಕೆಲವ್ ಚೆಂದ ಇರ್ತದೆ ಕೆಲವೊಮ್ಮೆ bore ಆಗ್ತದೆ.

ಕೆಲವೆಲ್ಲಾ ಚಂದ ಇರ್ತದೆ ಮತ್ತೆ ಈಗ Zee ಅಲ್ಲಿ ಕೆಲವೆಲ್ಲಾ ಓಳ್~ ಓಳ್ಳೊಳ್ಳೇ serial ಗಳು ಬರ್ತಿದೆ ಅಲ್ಲಾ. ಹೌದ್ ನೀನು ಯಾವ್ದು channel ನೊಡುದು? ನಾನ್ ಉಂಟಲ್ಲ Zee ಕನ್ನಡ ಉಂಟಲ್ಲ Zee ಕನ್ನಡ ನೋಡುದು. serial ಹಿಟ್ಲರ್ ಕಲ್ಯಾಣ ಅಂತ ಅದನ್ನು ನಾನು ಜಾಸ್ತಿ ನೋಡ್ತೇನೆ.

ನಂದು ಅಮ್ಮನದು ಉಂಟಲ್ಲ ಸಂಜೆ ಆರು ಗಂಟೆ start ಆದ್ರೆ ರಾತ್ರಿ ಹತ್ತೂವರೆ ತನಕ ಅವರ serial ಎಂತ ಪಾರು ಅಂತೆ ಹಿಟ್ಲರ್ ಕಲ್ಯಾಣ, ಜೊತೆ ಜೊತೆಯಲಿ ಅಂತೆ .

ನನ್ನ ಅಮ್ಮನಿಗೆ ಪಾರು serial ಅಂತ ಅಂದ್ರೆ ಆಯ್ತು ಅವರು ಅದ್ರಲ್ಲೇ ಮುಳುಗಿರ್ತಾರೆ ಊಟ ಎಂತ ಇಲ್ಲ.

ಮೊದ್ಲೆಲ್ಲಾ ಏನ್ ಆಗ್ತಿತ್ತು serial ಒಂದು miss ಆದ್ರೆ ತುಂಬಾ ಕಷ್ಟ ಇತ್ತು ಈಗ next day recap ಕೂಡ ತೋರಿಸ್ತಾರೆ. ಮತ್ತೆ ಈಗ ಅಮ್ಮನ ಹತ್ರ ಈಗ mobile ಅಲ್ಲಿ ಒಂದು Zee app ಅಂತ ಒಂದು app ಕೂಡ ಉಂಟು ಅದ್ರಲ್ಲಿ ಕೂಡ bus ಅಲ್ಲಿ miss ಆದ್ರೆ bus ಅಲ್ಲಿ ಕೂತ್ಕೊಂಡ್ serial ನೋಡ್ತಾರೆ mobile ಅಲ್ಲಿ. ನಾನ್ ಎಂತ ಮಾಡುದು ಗೊತ್ತುಂಟಾ ಒಂದ್ ಒಂದೊಂದು ಸಲ miss ಆಗ್ತದೆ ಅಲ್ಲಾ ಆಗ ನಾನ್ ಎಂತ ಮಾಡುದು ಈ Insta ದಲೆಲ್ಲಾ ಹಾಕಿರ್ತಾರೆ ಕೆಲವೊಂದು bites ಎಲ್ಲ ಹಾಕಿರ್ತಾರೆ ಅಲ್ಲಾ ನಾನು ಹಾಗೆ Insta ದಲ್ಲಿ ಸಾ ನೋಡುದು ಮತ್ತೆ ಅದು ಚೆಂದ ಆದಲ್ಲಿ story ಎಲ್ಲಾ ಚಂದ ಇತ್ತು ಅಂತ ಹೇಳಿದ್ರೆ

ಅಮ್ಮನ ಹತ್ರ ಹೇಳುದು ನನ್ನು ಕರೀರಿ ಅದು ಶುರುವಾಗುವಾಗ ಅಂತ ನಂಗೆ ಮರ್ತ್ ಹೋಗಿರುತ್ತದೆ ಈ time ಎಲ್ಲ ಮರ್ತ್ ಹೋಗಿರ್ತದೆ ಅಮ್ಮ ಮತ್ತೆ ಕರೆಯುದು ಶುರುವಾಯಿತು ಬಾ ಬಾ ಬಾ ಅಂತ.

ನಂಗೆ ಎಂತಾ ಅಂತ ಹೇಳಿದ್ರೆ ನಮಗೆ ಒಂದು entertainment ತರ ಇರ್ತದೆ ಅಂತ ಹೌದೌದು ಅದು ನೋಡಿದ್ರೆ ನಾವು ನಿಮಗೆ ಹೇಳ್ತೇನೆ ನಾವೊಂದ್ ಸ್ವಲ್ಪ ನಮದೆನಾದ್ರು ನಾವು ಬೇಜಾರದಲ್ಲಿದ್ರೆ ಅದೆಲ್ಲಾ ಮರೆತು ಆ time ಅಲ್ಲಿ ನಂದೊಂದು ಅಜ್ಜಿ ಇದ್ದಾರೆ.

ಅವರು serial ಗೆ ಒಂದು ಎಷ್ಟು involve ಆಗ್ತಾರೆ ಅಂತ ಹೇಳಿದ್ರೆ ಅವ್ರು serial ಅಲ್ಲಿ ಹೇಳುವಾಗ ಇಲ್ಲಿ ಇವರ ಬಾಯಲ್ಲಿಸ ಬರುದು ನೋಡು ನೋಡು ಅವಳನ್ನು ನೋಡು ಅವಳು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅದಕ್ಕೆ ನಾನು ಹೇಳೋದು.

ನೀವು ಸ್ವಲ್ಪ TV ನೋಡ್ತೀರಾ ಅಥವಾ ನಿಮ್ಮದೇ ನಾವು ಕೇಳುದ ಅಂತ ಹೇಳ್ತೇನೆ ನಾನು ಯಾವಾಗಲೂ ಅವರಿಗೆ. ಮತ್ತೆ ಅವರು ಎಂತ ಗೊತ್ತುಂಟಾ ಜನ ಎಲ್ಲ change ಮಾಡಬಾರ್ದಲ್ಲ ಈಗ ಜೊತೆ ಜೊತೆಯಲಿ ಜನ change ಆಗಿದ್ದಾರೆ ಅವ್ರು.

ಅದು ಮಾಡಿದಾಗ ಒಂಥರಾ ಒಂದು bore ಆಗ್ತದೆ ಈಗ ನೋಡಿ ಅವರು change ಆಗಿದ್ದಾರೆ.

ಈಗ ನೋಡ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗುದಿಲ್ಲ ಅಂತ ನೋಡಿದ್ರು ಆಯ್ತು ನೋಡದಿದ್ರೂ ಆಯ್ತು.

ಅದಿಕ್ಕೆ ಅಮ್ಮ ಹೇಳ್ತಿದ್ರು serial ಈಗ ಈಗ ಖುಷಿಯಾಗುವ serial ಅಂತ ಹೇಳಿದ್ರೆ ಒಂದು ಹಿಟ್ಲರ್ ಕಲ್ಯಾಣ

ಮತ್ತೆ ಪಾರು serial ಅದು ಎರಡು ಬಾರಿ ಚಂದ ಅಂದ್ರೆ ಚಂದ ಓಡ್ತುಂಟು ಬಾರಿ ಚಂದ ನೋಡ್ತಿದ್ದಾರೆ ಅದಿಕ್ಕೆ love story ಎಳಿಯುದು ಈಗ ನಾಗಿಣಿ ಅಂತ ಉಂಟಲ್ಲ full ಎಳೆಯುದು ಈಗ ಎಂತದೋ ಹೊಸ story ಶುರು ಮಾಡಿದಾರೆ ಎಂತದೋ ಇನ್ನೊಂದಷ್ಟು ಜನ ಬಂದಿದ್ದಾರೆ.

ನಂದು ಮನೆಯಲ್ಲಿ ಯಾರ ring ಮಾಡ್ತಾ ಇದ್ದಾರೆ door knock ಮಾಡ್ತ ಇದ್ದಾರೆ.

ನಾನು ನಿಮಗೊಂದು ಐದು ನಿಮಿಷ ಬಿಟ್ಟು ನಾನ್ return call .

Hello ಶ್ರೇಯಾ. Hello ಸಿಂಚನಾ. ಹ ಹೇಗಿದ್ದೀಯಾ? ನಾ ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದೀಯಾ? ಹ ನಾನ್ಸ ಚೆನ್ನಾಗಿದ್ದೇನೆ. ಆಯ್ತಾ coffee ಎಲ್ಲಾ? ಆಹ್ coffee ಆಯ್ತು, ನಿನ್ನದಾಯ್ತಾ?

ಮನೆಯಲ್ಲಿ ದೋಸೆ. ನಿನ್ನ ಮನೆಯಲ್ಲಿ? ಹಾ ನಮ್ಗೆಸ ದೋಸೆ ಮಾಡಿದ್ದಾರೆ. ಮನೆಯಲ್ಲಿ ಹೇಗಿದ್ದಾರೆ? ಹಾ ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ ಮನೇಲಿ ಹೇಗಿದ್ದಾರೆ? ಹ ಚೆನ್ನಾಗಿದ್ದಾರೆ. ಮತ್ತೇಕೆ call ಮಾಡಿದ್ದು? ನನ್ನ ತಂಗಿಯ ಹುಟ್ಟುಹಬ್ಬ ಉಂಟು. ಹೌದಾ?

ಎಷ್ಟು ವರ್ಷದ್ದು ಹುಟ್ಟುಹಬ್ಬ? ಹತ್ತು ವರ್ಷದ್ದು, ಹಾಗಾಗಿ ಗಮ್ಮತ್ ಮಾಡ್ತಿದ್ದೇವೆ. ಹೌದಾ? ಮನೆಯಲ್ಲಿಯಾ? ಅಲ್ಲಾ ಬೇರೆ ಕಡೆಯಲ್ಲಿಯಾ? ಇಲ್ಲ ಮನೆಯಲ್ಲೇ ಮಾಡುದು. ಹೌದಾ? non-veg ಆ ಅಥವಾ veg ಮಾಡ್ತಿರಾ? ಹ್ಮ್ non veg ಮಾಡ್ತಾರೆ. Ice cream ಉಂಟಾ? ಹಾ ice cream ಉಂಟು. ಅದೆಲ್ಲಾ ಬಿಡುದಿಲ್ಲ ಅಲ್ಲಾ?

Decoration ಎಲ್ಲ ಮಾಡ್ತಾರಾ ಮನೆಯಲ್ಲಿ? ಹ decoration ಎಲ್ಲ ಮಾಡ್ತಾರೆ, ಹತ್ನೇ ವರ್ಷದ್ದಲ್ಲಾ?

ಹಾ. ಹೌದು. ಅಂದ್ರೇ ನಮ್ಮ ಅದೆ, ಸಂಬಂಧಿಕರೇ ಬರುದು ಮತ್ತೆ friends ಅನ್ನು ಕರ್ದದ್ದು ಅಷ್ಟೇ. ಹೌದಾ? ನನ್ನ. ಸ್ನೇಹಿತರನ್ನು ಕರೆದುಕೊಂಡು ಬರ್ತೇನೆ. ಹಾ ಆಯ್ತು. ಕರ್ಕೊಂಡು ಬಾ.

ಹ ಹೌದಾ? ಎಲ್ರನ್ನು ಕರ್ಕೊಂಡ್ ಬಾ. ಆಯ್ತಾಯ್ತು, ಗಮ್ಮತ್ ಮಾಡ್ವಾ. ಹಾ ಗಮ್ಮತ್ ಮಾಡ್ವಾ ಎಲ್ರು. ಹೊಸ ಬಟ್ಟೆ ಖರೀದಿಸಿದ್ಯಾ? ಹ ಹೌದು ತಗೊಂಡಿದ್ದೇನೆ. ಮತ್ತೇ ನಿನ್ನ ತಂಗಿಗೆ ಏನು ಉಡುಗೊರೆ ಕೊಡ್ತಿಯಾ? ಅವ್ಳಿಗೆಸ ನಾನ್ ತಗೋಳ್ವಾಗ ಅವಳಿಗೆಸ ಒಂದು dress ತಗೊಂಡಿದ್ದೇನೆ.

ಏನ್ ಮಾಡ್ತಿದ್ದ್ಯಾ? ಹೀಗೆ ಬರಿತಿದ್ದೆ. ನೀನ್ ಏನ್ ಮಾಡ್ತಿದ್ದ್ಯಾ? ನಾನ್ ಅದೇ ಬರೀತಾ ಇದ್ದೇನೆ. ಹಾ ಹೌದಾ? ಮತ್ತೆ? ಯಾವಾಗ ಹುಟ್ಟುಹಬ್ಬ? ಹನ್ನೆರಡು ತಾರೀಖಿಗೆ. ಬಾ ಆಯ್ತಾ? ಹೌದಾ ಬೆಳಗ್ಗೆವಾ? ರಾತ್ರೆವಾ? ಬೆಳಗ್ಗೆ ಮಾಡುದು. ರಾತ್ರಿ ಅಂದ್ರೇ ಸಂಬಂದಿಕರೆಲ್ಲ ಬಂದವ್ರಿಗೆ ಹೋಗ್ಬೇಕಲ್ಲಾ?

ಮತ್ತೆ? ತಪ್ಪದೆ ಬಾ ಆಯ್ತಾ? ಹ ಬರ್ತೀನಿ. ನನ್ನ ಸ್ನೇಹಿತರನ್ನು ಕರ್ಕೊಂಡು ಬರ್ತೀನಿ. ಹಾ ಆಯ್ತು, ಎಲ್ರನ್ನೂ ಕರ್ಕೊಂಡು ಬಾ. ಎಲ್ರು enjoy ಮಾಡುವ.

ಮತ್ತೆ ನನ್ನಾ ಹೀಗೆ childhood friends ಅನ್ನೆಲ್ಲ ಪರಿಚಯ ಮಾಡಿಸ್ತೇನೆ ನಿಂಗೆ.

ನಿಂಗೆ ಆಹ್ job ಗೆ ಹೋಗುದಾ ಅಲ್ಲಾ ನೀನು, ಹೀಗೆ ಮನೆಲ್ಲೇ ಇದ್ದೀಯಾ? ಇಲ್ಲ job ಗೆ ಹೋಗ್ತಿದ್ದೇನೆ.

ಮತ್ತೆ friends ಎಲ್ಲ ಸಿಗ್ತಾ ಇದ್ದಾರಾ ನಿಂಗೆ? ಇಲ್ಲ ನಂಗೇ ಸುಧೀಕ್ಷಾ ಮಾತ್ರ ಸಿಗ್ತಾಳೆ. ನಿಂಗೆ ಯಾರ್ ಸಿಗ್ತಾರೆ? ನನಗೆ ಯಾರು ಸಿಗ್ತಾ ಇಲ್ಲ.

ನನ್ಗೆ ಅವಳೇ ಮೊನ್ನೆ ಒಂದ್ಸಲ ಸಿಕ್ಕಿದ್ಲು, dress purchase ಮಾಡ್ಲಿಕ್ಕ್ ಹೋಗ್ವಾಗ.

ಅಷ್ಟೇ ಮತ್ತೆ ಸಿಗುದಿಲ್ಲ, ಯಾರ್ಸ. ಕೆಲವರಿಗೆ ಮದುವೆಯೆಲ್ಲಾ ಆಗಿದೆಲ್ಲ? ಓಹ್ ಹೌದಲ್ಲಾ? ಹಾಗಾಗಿ.

ನಿನ್ನ ತಂಗಿ ಹೆಸರೆಂತ? ಇಶಾನಿ ಅಂತ. ಹೊ ಹೌದಾ? ಒಬ್ಬಳೆ ತಂಗಿಯಾ? ಹ ಆಯ್ತು. ನಾನು ಇಡ್ತೇನೆ ಆಯ್ತಾ? ನಾಡ್ದು ಸಿಗುವ. ಆಯ್ತು ಆಯ್ತು. bye.

ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಇವತ್ತಿನ topic ಇದೆ, ಐತಿಹಾಸಿಕ ಸ್ಮಾರಕಗಳ ಅಂದ್ರೇನಪ್ಪ ಅಂದ್ರ, ಐತಿಹಾಸಿಕವಾಗಿ ಕೂಡಿರತಕ್ಕಂತ ಒಂದು ಕಟ್ಟಡ ಆಗಿರಬಹುದು, ಕಲಾಕೃತಿಯಿಂದ ಕೂಡಿರತಕ್ಕಂತ ಒಂದು ವಸ್ತುವಾಗಿರಬಹುದು. ಅದರ ಬಗ್ಗೆ ತಿಳಿಸ್ತಕಂತದ್ದು ಇದು ಐತಿಹಾಸಿಕ ಸ್ಮಾರಕಗಳ ಅಂತಾ ಕರೀತೀವಿ. ಐತಿಹಾಸಿಕ ಸ್ಮಾರಕಗಳನ್ನ ಅದ್ರ ಬಗ್ಗೆ ಸಂವಿದಾನದಲ್ಲಿ ಕೂಡ mention ಆಗಿದೆ ಯಾವದಪ್ಪಾ ಅಂದ್ರ ವಿಧಿ ವಿಧಿ ಇಪ್ಪತ್ತೊಂಬತ್ತು ಐತಿಹಾಸಿಕ. ಸ್ಮಾರಕಗಳ ಒಂದ ರಕ್ಷಣೆ ಮಾಡಬೇಕಂತ ಆ ತಿಳಿಸಿದೆ, ಅದೆ ಐತಿಹಾಸಿಕ ಅಂದ್ರೆ ಈಗ ಸ್ಮಾರಕಗಳಾಗಿರಬಹುದು ಕಟ್ಟಡಗಳು ಕಲಾ ಕೃತಿಗಳು ಎಲ್ಲಾ ವಸ್ತುಗಳನ್ನ ಕೂಡ ರಕ್ಷಣೆ ಮಾಡ್ಬೇಕಂತ ವಿಧಿ ಇಪ್ಪತ್ತೊಂಬತ್ತನೆೇ ವಿಧಿ ತಿಳಸತ್ತ ಅದೇ ರೀತಿ. ವಿಧಿ ನಲವತ್ತೆಂಟು A ಪರಿಸರದ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಅಂದ್ರೆ ಇವು ಕೂಡಾ ಒಂದು ಸ್ಮಾರಕ ಆಗಿರಬಹುದು ಕಟ್ಟಡಗಳಾಗಿರಬಹುದು ಅವುಗಳು ಕೂಡಾ ಆ ಸಂವಿಧಾನದ ವಿಧಿ ನಲವತ್ತೊಂದು A ಪರಿಸರದ ಸಂರಕ್ಷಣೆ ಮಾಡಬೇಕಂತಾ ಅದ್ರಲ್ಲಿ. ಕೂಡಾ mention ಆಗಿದೆ. ಅದೆ ರೀತಿ ಏನಪ್ಪಾ ಅಂದ್ರ ಆ ಹತ್ತೊಂಬತ್ತನೂರಾ ಎಪ್ಪತ್ತಾರಲ್ಲಿ ನಲವತ್ತೆರಡನೆ ಒಂದು ತಿದ್ದುಪಡಿ ಮಾಡುದರ ಮೂಲಕ ಏನ ಮಾಡ್ತರಪಾ ಅಂದ್ರ ನಲವತ್ತೆಂಟು A ಅಂತ ಹೊಸತಾಗಿ ವಿಧಿ. ಮಾಡ್ಕೊಂಡು ಈ ವಿಧಿಯೊಳಗ ಪರಿಸರ ಸಂರಕ್ಷಣೆ ಮಾಡಬೇಕಂತಂದ ಆ ಒಂದು ಹೊಸತಾಗಿ ವಿಧಿಯನ್ನ ಚಾಲು ಮಾಡ್ತಾರಾ. ಅದ್ರಲ್ಲಿ ಕೂಡಾ ಇವುಗಳ ಸಂರಕ್ಷಣೆ ಮಾಡ್ಬೇಕಂತನದ mention ಇದೆ ಸಂವಿದಾನಕ ಒಂದ ಅಂಗೀಕೃತವಾಗಿ ಅವುಗಳ ಸಂರಕ್ಷಣೆ ಮಾಡುದ ನಮ್ಮೆಲ್ಲರ ಒಂದು. ಹ ಕರ್ತವ್ಯ ಕೂಡಾ ಅಂತಂದ ಹೇಳಬಹುದು. ಅದೇ ರೀತಿ ಹ್ಮ್ ಏನಪ್ಪಾ ಅಂದ್ರ ಐತಿಹಾಸಿಕ ಸ್ಮಾರಕಗಳನ್ನ ಹ ಮೊದಲೆನೆದಾಗಿ ನಾವು ಒಂದು ಬ್ರಿಟಿಷ ಸಾಮ್ರಾಜ್ಯದಲ್ಲಿ ನೋಡಬಹುದು ಅದನಂತರ ಹ್ಮ್ ಇವ್ರು ಹ ಯಾರಪ್ಪಾ ಅಂದ್ರೆ ಆ. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕೋಟೆ ಆಗಿರಬಹುದು ಕಟ್ಟಡ ಒಂದ ಕಲಾಕೃತಿಗೊಳ ಚೆನಾಗಿದಾವೆ. ಅದೇ ರೀತಿ ಹೆಚ್ಚಾದಗೆ ಅಹ್ ಯಾರ ಸಾಮ್ರಾಜ್ಯದಲ್ಲಿ ಅಂದ್ರೆ ಮೊಘಲ ಸಾಮ್ರಾಜ್ಯದಲ್ಲಿ ಅದೇ ರೀತಿ ಮೊಘಲರಾಗಿರಬಹುದು ಹ ದೆಹಲಿ ಸುಲ್ತಾನರು ಒಂದು ಸಾಮ~ ಸಾಮ್ರಾಜ್ಯದಲ್ಲಿ. ಹ ಬಾಳ ನಾವು ಕಟ್ಟಡಗಳನ್ನ ನೋಡಬಹುದು ಕಲಾಕೃತಿಗಳಿಂದ ಕೂಡಿರತಕ್ಕಂತ ಸ್ಮಾರಕಗಳನ್ನ ನೋಡಬಹುದು. ಅದೇ ರೀತಿ ಆ ನಾವು ಈಗ ಆ ಆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ನಿರ್ಮಾಣ ಆಗಿರತಕ್ಕಂತ ಕೆಲವೊಂದಿಷ್ಟ ಆ ಕೋಟೆಗಳಿದವೇ ಸ್ಮಾರಕಗಳಿದವೇ. ಅವು ಯಾವಪಾ ಅಂದ್ರ ಆ Fort William ಆಗಿರಬಹುದು ಇದೆಲ್ಲಾ ಯಾರು ಆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಆ Robert Clive ಅನ್ನತಕ್ಕಂತವರು Fort William ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ ಮತ್ತ ಅದೇ ರೀತಿ ಹ್ಮ್‌ rings of . ಒಂದು museum ಅನ್ನಾ ಆ ಒಂದು ಐದನೇ George ಅವರು ನಿರ್ಮಾಣ ಮಾಡ್ತಾರೆ ಇವ ಎರಡಲ್ಲಾ ಇನ್ನು ಬಾಳ ಇದಾವೆ ಅದ್ರಲ್ಲಿ ಇವೆರಡು ಕೋಟೆ ಇವೆರಡು ಕೋಟೆಗಳಪ್ಪಾ ಅಂದ್ರ ಬ್ರಿಟಿಷ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿತಕ್ಕಂತ. ಒಂದ ಸ್ಮಾರಕ ಅಥವಾ ಕಟ್ಟಡ ಆಗಿರಬಹುದು. ಅದೇ ರೀತಿ ಆ ನಾವು ಇತಿಹಾಸದ ಪುಟಗಳಲ್ಲಿ ನೋಡಬೇಕ ನೋಡಬೇಕಾದದ್ದು ಯಾವಾದ ಅಂದ್ರ ದೆಹಲಿ ಸುಲ್ತಾನರ ಆಗಿರಬಹುದು ಮೊಘಲ ಸಾಮ್ರಾಜ್ಯದಲ್ಲಿ ತುಂಬಾ ಕಟ್ಟಡ ಕಲಾಕೃತಿಗಳನ್ನಾ ನೋಡಬಹುದು ಅವ ಯಾವ್ಯಾವ ಪಾ ಅಂತಂದ್ರ. ಹ್ಮ್ ಇದು ಆಗಿರಬಹುದು ಯಾವುದು Agra ದ ಜಾಮಿ ಮಸೀದಿ ಆಗಿರಬಹುದು, ಅದೇ ರೀತಿ ಹ್ಮ್ Delhi ಜಾಮಿ ಮಸೂದಿ ಅಥ್ವ ಮತ್ತೆ Diwan-i-Khas ಅದೇ ರೀತಿ Sheesh Mahal, Taj Mahal ಮತ್ತು ಕೆಂಪು ಕೋಟೆ ಇವೆಲ್ಲಾ ಆ ಶಹಜಾನ್. ನಿರ್ಮಾಣ ಮಾಡಿರತಕ್ಕಂತ ಒಂದ ಕಟ್ಟಡ ಆಗಿರಬಹುದು ಅದೇ ರೀತಿ ಆ Fatehpur Sikri ಅಂತ ಅಕ್ಬರ ಅವ್ರು ಕೂಡ ಒಂದು ಕೋಟೆಯನ್ನಾ ಚಾಲು ಮಾಡ್ತಾರ. ಇನ್ನಾ ನಮ್ಮಾ ಅರಸರಂದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಕೂಡ ಕೆಲವೊಂದಿಷ್ಟು. ಸ್ಮಾರಕಗಳ ready ಆಗಿದಾವೆ ಆ time ನಲ್ಲಿ ಇರ್ತಕ್ಕಂತ ಸ್ಮಾರಕಾ ಯಾವುದಂದ್ರ Kamal Mahal ಅಂತ ಇದನ್ನಾ ಯಾರ ಮಾಡಿದರೆ ಅಂದ್ರ ವಿಜಯನಗರ ಅರಸರ ready ಮಾಡ್ತಾರ, ಅದೇ ರೀತಿ ಹ್ಮ್ ಮತ್ತ ಮಹಾನವಮಿದಿಬ್ಬ ಅಂತಂದೇಳಿ. ಯಾರ್ ಮಾಡ್ತಾರಪ್ಪ ಅಂದ್ರ ವಿಜಯನಗರ ಅರಸರ ಕೂಡ ಇದನ್ನೇ ಚಾಲು ಮಾಡ್ತಾರಾ. ಮತ್ತ ಅದೇ ರೀತಿ ಚಾರು temple ಅಂತ ಒಂದನೇ ನರಸಿಂಹ ಇವರು ಇದನ್ನಾ ready ಮಾಡ್ತಾರೆ ಮತ್ತ ಆನಂದ ಭವನ ಆನಂದ ಭವನ ಅನ್ನುವಂತದ್ದು ಮೋತಿಲಾಲ್ ನೆಹರು ಅವರ ಒಂದು ಸ್ಮಾರಕ ಅದೇರೀತಿ. ಬೇಲೂರು ಮಠ ಬೇಲೂರಮಠ ಇದ ಯಾರಾದ ಅಂದ್ರ ಎಲ್ಲಾರಿಗೂ ಗೊತ್ತಿರುತ್ತೆ ಆ ಸ್ವಾಮಿ ವಿವೇಕಾನಂದರ ನಿರ್ಮಾಣ ಮಾಡಿರತಕ್ಕಂತದು ಅದೇ ರೀತಿ ಈ ಸ್ಮಾರಕಗಳನ್ನ ರಕ್ಷಣೆಗೋಸ್ಕರ ಆಹ್ ಹ್ಮ್‌ ಸರ್ಕಾರ ಏನ್ ಮಾಡತಪ್ಪ ಅಂದ್ರ. ಭಾರತದಲ್ಲಿ UNESCO ಒಂದ ವಿಶ್ವಪಟ್ಟಿಗೆ ತಾಣಗಳಂತ ನಿರ್ಮಾಣ ಮಾಡ್ತಕಂತ ಆ ಪಟ್ಟಿಗೆ ಸೇರಸ್ತದೆ ಅವುಗಳಲ್ಲಿ ಕೆಲವೊಂದು ಸ್ಮಾರಕಗಳಿದೆ ಈ ಸ್ಮಾರಕಗಳೆಂದರೆ ಆ ನಮ್ಮ ಭಾರತದಲ್ಲಿ ಹಿಂದೂ ಆಗಿರಬಹುದು. ಮುಸ್ಲಿಂ ಆಗಿರಬಹುದು ಹ್ಮ್‌ ಜೈನ ಆಗಿರಬಹುದು ಎಲ್ಲಾ ಧರ್ಮ ಎಲ್ಲಾ ಧರ್ಮದ ಒಂದು ಸ್ಮಾರಕಗಳನ್ನ ನೋಡಬಹುದು. ಇದು ಯಾವ ರೀತಿಪಾ ಅಂತಂದ್ರ ವಸುದೈವ ಕುಟುಂಬ ಆ ರೀತಿ ಅಂದ್ರೆ ಎಲ್ಲಾ ಸರ್ವ ಧರ್ಮಗಳಿಗೂ ಕೂಡಾ ಇಲ್ಲಿ ಆ ದೇವಾಲಯ ಆಗಿರಬಹುದು ಕಟ್ಟಡಗಳು ಎಲ್ಲಾ ರೀತಿ ಒಂದ. ಒಂದ ಕಟ್ಟಡಗಳನ್ನ ನೋಡಬಹುದು. ಯಾವರೀತಿಪಾ ಅಂದ್ರ ನಾ ಹೇಳಿದಾಗೆ ಭಾರತದ UNESCO ಪಟ್ಟಿಯಲ್ಲಿ ಕೆಲವೊಂದಿಷ್ಟ ನಮ್ಮ ಸ್ಮಾರಕಗಳಿದ್ದಾವೆ, ಕೆಲವೊಂದು ಉದ್ಯಾನವನಗಳು ಕೂಡಾ ಇದಾವೆ ಅದ್ರಲ್ಲಿ ಕೆಲವು ನಾವು ಸ್ಮಾರಕ ಗಳನ್ನ ನೋಡಬಹುದು ಅದು ಯಾವಪಾ ಅಂದ್ರ ಅಜಂತಾ ಗುಹೆ ಇದನ್ನ. ಪ್ರಸಿದ್ಧ ಏನಪ್ಪಾ ಅಂದ್ರ ಸಾವಿರದ ಒಂಭೈನೂರ ಎಂಬ್ಬತ್ಮೂರರಲ್ಲಿ ಅಜಂತಾ ಗುಹೆ ಅನ್ನತಕ್ಕಂತದ್ದು ಮಹರಾಷ್ಟ್ರದಲ್ಲಿದೆ.

ಹಾ ಹೆಂಗಿದ್ದೀರಾ ಹನುಮಂತು ಅವ್ರೆ ಆರಾಮ್ ಆಗಿ ಚೆನ್ನಾಗಿದ್ದೀರಾ?

ಹಾ ಆರಾಮಾದಿನಿ ನೋಡ್ರಿ ನೀವ್ ಆರಾಮಾದಿರಾ?

ಹಾ ಆರಾಮಿದಿನಿ ನೋಡ್ರಿ ಪಾ ನಾನು.

ಏನ್ ನಿಮ್ಮ ಊರಲ್ಲಿ ದಸರಾ

ದಸರಾ ನೋಡ್ರಿ ನಮ್ಮಲ್ಲಿ ಎಲ್ಲಾ ದೇವ್ರಗೋಳೆಲ್ಲಾ ಉದರ್ಶನ್ ಮಾಡ್ತಾರೆ.

ಮತ್ತೆ ಹೊಸ ಬಟ್ಟೆ ಹಾಕೊತಾರೆ.

ದೇವರ್ ಪೂಜಾ ಈ ತರಹ ಎಲ್ಲ ಹೂವಗಳು, ಹಣ್ಣ ಈ ತರದ್ ಎಲ್ಲ ತಂದ್ ಕೊಟ್ಟು ಪೂಜಾ ಮಾಡ್ಕೊಂಡು.

ಆಮೇಲಿಂದು ಸಾಯಂಕಾಲ ಹೊಸ ಬಟ್ಟೆ ಹಾಕೊತಾರೆ.

ಆಮೇಲೆ ಬನ್ನಿ ಕೊಡ್ತಾರೆ. ಎಲ್ಲಾ ಕಡೆ ಬನ್ನಿ ಕೊಡೋದ್ ಇರತ್ತೆ ಅಲ್ವಾ.

ಹಾ ಬನ್ನಿ ಕೊಡ್ತಾರ್ ನೋಡ್ರಿ ಎಲ್ಲಾ ಕಡೆನೂ ಗೊತ್ತಿದಿರಬೇಕ್ರಿ ನಿಮಗ.

ಹಾ ರೀ ಬನ್ನಿ ಕೊಡ್ತಾರ್ರೀ ಎಲ್ಲಾ ಕಡೆ ಹೊಸ ಬಟ್ಟೆ ಹಾಕೊಂಡು ಬನ್ನಿ ಮುರಿತಾರ್ರೀ ನಮ್ಮಲ್ಲಿ ಹೋಗಿ ಗಿಡಕ್